ಮೊಬೈಲ್ ಶಾಪ್ ಎಂಬ ಮೊಬೈಲಿನ ಅಂಗಡಿಯನ್ನು ನೋಡುತ್ತಿದ್ದೇವೆ. ಇಲ್ಲೀ ಓಪೋ ಎಂದು ಬರೆಯಲಾಗಿದೆ.

ಈ ದ್ರಶ್ಯದಲ್ಲಿ ನಾವು ಒಂದು ಗ್ರೀನ್ ಶಾಪ್ ಎಂಬ ಒಂದು ಮಳಿಗೆಯನ್ನು ನೋಡುತ್ತಿದ್ದೇವೆ. ಗ್ರೀನ್ ಶಾಪ್ ಎಂಬುದನ್ನು ಹಸಿರು ಬಣ್ಣದಲ್ಲಿ ಬರೆಯಲಾಗಿದೆ.